ಒಂದು ಬ್ಯಾಂಕ್ ಇದೆ ಆ ಬ್ಯಾಂಕ್ ಹೆಸರು ಸ್ಟೇಟ್ ಬ್ಯಾಂಕ್ ಆಪ್ ಇಂಡಿಯಾ ಅಂತ ಕಿಡಕಿ ಮೇಲೆ ಹಚ್ಚಿದ್ದಾರೆ ಮತ್ತು ಇಲ್ಲಿ ಒಂದು ಬಾಗಿಲ ಕೂಡ ಕಾಣುತಾಇವೆ ಹಾಗು ಗೋಡಿ ಮೇಲೆ ಬಹಳಷ್ಟು--

ಇದರಲ್ಲಿ ಹೂಗಳು ಕೂಡ ಕಾಣುತ್ತಾಯಿವೆ ಮತ್ತು ಬಣ್ಣಬಣ್ಣದ ಲೈಟ್ ಗಳು ಮತ್ತು ಪರ್ದಾಗಳು ಕೂಡ ಇವೆ.

ಆ ಬಿಲ್ಡಿಂಗ್ ನಲ್ಲಿ ಬಹಳಷ್ಟು ಅಂಗಡಿಗಳು ಇವೆ.

ಬಜಾಜ್ ಫೈನಾನ್ಸರ್ ಅಂತ ಒಂದು ನೀಲಿ ಮತ್ತು ಬಿಳಿ ಬಣ್ಣದ ಬೋರ್ಡಿದೆ ಅಲ್ಲಿ ಬಹಳಷ್ಟು ಬಿಲ್ಡಿಂಗ್ ಗಳು ಇವೆ ಹಾಗೂ--

ಮತ್ತು ಒಂದು ಲೈಟ್ ಇದೆ ಹಾಗು ಬಹಳಷ್ಟು ಕಿಟಕಿ ಕೂಡ ಕಾಣುತ್ತಾ ಇವೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಮನೆ ಇದೆ.

ಆ ಬಿಲ್ಡಿಂಗ್ ಹೊರಗಡೆ ಚಿಕ್ಕ ಗಾರ್ಡನ್ ಇದೆ.

ಆ ಟೇಬಲ್ ಮೇಲೆ ಒಂದು ಕಂಪ್ಯೂಟರ್ ಸ್ಟಾಪ್ಲೆರ್ ಮತ್ತು ಪೆನ್ ಕೂಡ ಕಾಣುತ್ತಾ ಇವೆ ಗ್ವಾಡಿಗೆ ಒಂದು--

ಮತ್ತು ಅಲ್ಲಿ ಶೆಲ್ಫ್ ಮೇಲೆ ಬಹಳಷ್ಟು ಜಾಕಿ ಬಾಕ್ಸ್ ಗಳು ಇಟ್ಟಿದ್ದೇವೆ ಮತ್ತು ಎರಡು ಗೊಂಬೆ ಕೂಡ ನಿಂತಿದ್ದೆವೆ ಹಾಗೂ ಇಲ್ಲಿ ಟೇಬಲ್ ಇದೆ.

ಆ ಯಂತ್ರ ಹಡಗಿಗೆ ಸೆರೆರು ಹಾಕುತ್ತ ಇದ್ದಾರೆ.

ಈ ಚಿತ್ರದಲ್ಲಿ ಒಂದೂ ದೊಡ್ಡ ಗೇಟ್ ಇದೆ ಆ ಗೇಟ್ ಕಪ್ಪು ಮತ್ತು ಕ್ರೀಮ್ ಬಣ್ಣದ ಇದೆ ಅದ್ರ ಪಕ್ಕದಲ್ಲಿ ಒಂದು ಕಂಬಾ ಇದೆ ಆ ಕಂಬಕ್ಕೆ ಪ್ಲಸ್ ಚಿನ್ ಇದೆ.

ಆ ಅಂಗಡಿಯಲ್ಲಿ ಸಣ್ಣ ಮಕ್ಕಳು ಸಾಮಾನ್ ಗಳು ಮತ್ತು ಬಟ್ಟಿಗಳು ಕೂಡ ಕಾಣುತ್ತಾ ಇವೆ.

ಟೈಲ್ಸ್ ಗಳು ಕೂಡ ಇವೆ ಹಾಗೂ ದೂರದಲ್ಲಿ ಬಹಳಷ್ಟು ಬೈಗಡು ಕೂಡ ನಿಂತಿದ್ದೇವೆ.

ಹಾಗೂ ಚಿಕ್ಕ ಬಾಕ್ಸ್ ನಲ್ಲಿ ಕೀಬೋರ್ಡ್ --

ಅಂಗಡಿಯಲ್ಲಿ ಬಹಳಷ್ಟು ಪ್ರಿಂಟಿಗೆ ಯಂತ್ರಗಳಿವೆ ಆ ಯಂತ್ರಿಗಳಲ್ಲಿ ಪೇಪರ್ ಸ್ಪ್ರಿಂಟ್ ಮತ್ತು ಕಾಪಿ ಮಾಡುತ್ತಾರೆ.

ಸುತ್ತ ಮುತ್ತ ಗಿಡಗಳು ಮತ್ತು ಒಂದು ಮನೆ ಕೂಡ ಕಾಣುತ್ತಾ ಇದೆ.

ಗಿಡಗಳು ಮತ್ತು ಕಂಪನಿ ಶೆಡ್ ಕೂಡ ಕಾಣ್ತಾಯಿವೆ.

ಮತ್ತು ಗೋಡಿಯಲ್ಲಿ ಒಂದು ಫ್ರೇಮ್ ಕೂಡ ಇದೆ ಹಾಗೂ ಒಂದು ಲೈಟ್ ಇದೆ.

ಆ ಮಂದಿರಲಿ ಭಗವಾನ್ ಫೋಟೋಗಳು ಮತ್ತು ಲೈಟು ಮತ್ತು ಫ್ಯಾನ್ ಕೂಡ ಕಾಣುತ್ತಾ ಇವೆ.